ಮನೆಗಳು ಚಿಕ್ಕ ಚಿಕ್ಕ ಹುಡುಗುರುನ್ ಹಂಗೆ ಕಾಣಿಸ್ತಾವ.

ಜೀಸಸ್ ಹತ್ರ ಹೋಗಿ ಪ್ರಾರ್ಥನೆ ಮಾಡುದು. ಪ್ರಾರ್ಥನೆ ಮಾಡುದು ವಾಕ್ಯದಲ್ಲಿ ಓದುವುದು ನನ್ನ ಅಹ್ ವಾಕ್ಯದಲ್ಲಿ ಹೋಗಿ --

ಅಕ್ಕಿ ಮತ್ತೆ ಗೋದಿ ಗೋದಿ ಹಿಟ್ಟು ಮತ್ತೆ ಸಾಬೂನ್ ಗಳು ವೆರೈಟಿ ವೆರೈಟಿ ಸಾಮಾನ್ಸ್.

ಈ ವ್ಯಕ್ತಿಯೆ ಹಾಕಕತ್ತನ ಫ್ರೆಂಡ್ಸ್ ಇವ್ನು ಟ್ರೈನಿಂಗ್ ಕಲ್ಕ --

ಇದು ಎಲ್ಲರ್ಗೂ ಗೊತ್ತಿದ್ದೆ ವಿಷಯಾ ಎ.ಟಿ.ಎಂ. ಗ್ ಓಗಿ ಆಆಆ ರೊಕ್ಕ ತಕ್ಕೊದು ಮನೆಗ್ ಯಾರ್ ಗುರ್ತಿರ್ಲ್ಲದಂ ಯಾರ್ದತ್ರ ಫೋನ್ ಇರ್ತದ ಅವ್ರಗೊಂದೆ ಮೆಸೇಜ್ ಬರ್ತದ ಮನೆಗ್ ಯಾರ್ಗ್ --

ಕ್ರಿಯೇಟ್ ಏ ಟಿ ಎಮ್ ಅನ್ನೋದು ಅದಕ್ಕೆ ಇದೂ ಫೇಮಸ್ ಆಗಿದೆ.

ಫ್ರೆಂಡ್ಸ್ ಇದೊಂದು ಗುಡಿ ತೇರು ಫ್ರೆಂಡ್ಸ್ ಗುಡಿ ತೇರು ಎಳೆಯುವಾಗ ಗುಡಿ ಹೋಗಿ ತೇರು ಎಳೆಯುವಾಗ ಜಾತ್ರೆಯಲ್ಲಿ ಜಗ್ಗಿ ಜನಾರ್ಧನ.

ಫ್ರೆಂಡ್ಸ್ ಇದೊಂದು ಹೋಟೇಲ್ ಫ್ರೆಂಡ್ಸ್ ಮದುವ ಮದುವಾದ್ಮೇಲೆ ಹೋಟೇಲ್ ಹೋಗಿ ಬುಕ್ಕ್ ಮಾಡ್ತಾರಲ್ಲ ಫ್ರೆಂಡ್ಸ್ ಈ ಹೋಟೇಲ್ ದಾಗ ಇರ್ಬೋದು ಎಲರು ಅಂತ ಜನರು ಅಂತ .